ದೇವಸ್ಥಾನಕ್ ಹೋಗೋಂಗ್ ಹೋಗಿ ನೋಡ್ಕೊಂಡ್ ಬಂದೋ. ತುಂಬಾ ಜನ ಎಲ್ಲ ಹೋ--

ನಮ್ ಊರಲ್ಲಿ ದೇವಸ್ಥಾನಗಳು ಮಾದೇಶ್ವರುನ್ ದೇವಸ್ತಾನ್ ಐತೆ ಅಲ್ಲಿಗೂ ಹೋಯ್ತಿವಿ ಮತ್ತೇ ಲಕ್ಷ್ಮಿ ದೇವಿ ದೇವಸ್ಥಾನ ಅಯ್ತೆ ಅಲ್ಲಿಗೂ ಓಯ್ತಿವಿ ಚಾಮುಂಡಿ ಬೆಟ್ಟಕ್ಕೂ ಓಯ್ತಿವಿ ಪೂಜೆ ಮಾಡ್ಸ್ಕ ಬತ್ತಿವಿ.